ಈ ಚಿತ್ರದಲ್ಲಿ ನಾವು ಒಂದು ಹೋಟೆಲ್ ಹಾಲ್ನಲ್ಲಿ ಇರುವಂಥ ಒಂದು ಮೂರ್ತಿಗಳನ್ನು ನೋಡತಾ ಇದ್ದಿವಿ ಇಲ್ಲಿ --

ಹುಡುಗಿಯರ ಮೂರ್ತಿಯನ್ನು ಇಟ್ಟಿದ್ದಾರೆ ಎರಡು ನವಿಲಿನ ಮೂರ್ತಿ ಇದೆ ಹಿಂದೆ ಒಂದು ಶಂಖದ ಆಕಾರದ ಮೂರ್ತಿ ಇದೆ ಹಿಂದೆ ಒಂದು ವಿಜ್ಞೇಶ್ವರನ ಮೂರ್ತಿ--

ಗಳನ್ನೂ ಕೂಡ ಕರೆದು ಕೊಂಡು ಬಂದಿದ್ದಾರೆ ಇಲ್ಲಿ ಫ್ಯಾನ್ ಲೈಟ್ ಎಲ್ಲ ನಮಗೆ ಕಾಣಿಸುತಾ ಇದೆ.

ವಿವಿಧ ಬಣ್ಣ ಬಣ್ಣದ ಹಾಳೆಗಳನ್ನು ಇಟ್ಟುಕೊಂಡು --

ಇದರ ಮುಂದೆ ಸುಮಾರು ವ್ಯಕ್ತಿಗಳು ನಿಂತಿದ್ದಾರೆ ಇದರ ಹಿಂದೆ ಮನೆಗಳನ್ನು ಕೂಡ ಕಾಣಬಹುದು.

ಸ್ಟ್ರೀಟ್ ಕಂಬವನ್ನು ನೋಡಬಹುದು ಮರವು ಕೂಡ ನಮಗೆ ಕಂಡು ಬರುತ್ತಿದೆ .

ಗದ್ದೆ ಹೊಲದಲ್ಲಿ ನೀರು ತುಂಬಿದೆ. ಇದರಲ್ಲಿ ಒಂದು ಕಪ್ಪು ಬಣ್ಣದ ಪಕ್ಷಿಯು ನಮಗೆ ಕಂಡು ಬರುತ್ತಿದೆ.

ಇದು ಕಪ್ಪು ಬಣ್ಣದ್ದು ಉಳ್ಳದ್ದಾಗಿದ್ದು ಹಳದಿ ಕಾಲು ಮತ್ತು ಹಳದಿ ಕೊಕ್ಕನ್ನು ಹೊಂದಿದೆ ಇದು ಈ ಗದ್ದೆ ಹೊಲದಲ್ಲಿ ಮೀನು ಹಿಡಿಯಲು ಬಂದಿದ್ದೆ --

ಈ ಚಿತ್ರಣದಲ್ಲಿ ನಾವುಒಂದು ಅಣೆಕಟ್ಟನ್ನ ನೋಡತಾ ಇದ್ದಿವಿ ಇಲ್ಲೇ ಮೆಟ್ಟಲಾಗಳ ಆಕಾರದಲ್ಲಿ ಸೇಥಿವೇಯನ್ನ ನಿರ್ಮಿಸಲಾಗಿದೆ ಇದರ ಮುಂದೆ ಒಬ್ಬ ವ್ಯಕ್--

ಈ ಬಿಳಿ ಶರ್ಟ್ ಸಿಲಿವೆರ್ ಪ್ಯಾಂಟ್ ಅನ್ನು ಧರಿಸಿಕೊಂಡು ಫೋಟೋ ವನ್ನು ತೆಗೆಸಿಕೊಂಡಿದ್ದಾನೆ.

ಚಿತ್ರದ್ಲಲಿ ನಾವು ಒಂದು ದೊಡ್ಡ ಅಪರ್ಟ್ಮೆಂಟ್ ಅನ್ನ ನೋಡತಾ ಇದ್ದಿವಿ ಯಾ --

ಈ ಚಿತ್ರದ್ಲಲಿ ನಮಗೆ ಫ್ಯಾನ್ ಲೈಟ್ಸ್ ಎಲ್ಲ ಕಂಡು ಬರುತ್ತಿದೆ.

ಇಲ್ಲಿ ಮಷಿನರಿಸ್ ಅನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ .

ಮರದ ಫೋಲ್ಸ್ ಗಳನ್ನೂ ಇಲ್ಲಿ ಹಾಕಿದ್ದಾರೆ ಇವರು ಲೈಫ್ ಕೋಟ್ ಅನ್ನು ಧರಿಸಿ ಹೆಲ್ಮೆಟ್ ಅನ್ನು ಧರಿಸಿಕೊಂಡಿದ್ದಾರೆ.

ಇಲ್ಲಿ ವಿವಿಧ ರೀಇತಿಯಾದಂಥ ಪುಸ್ತಕಗಳು ಲಭ್ಯವಿದೆ ಹಾಗು ಕ್ಯಾಲೆಂಡರ್ಸ್ ಗಳನ್ನೂ ನಾವು ಇಲ್ಲಿ ತಗೋ ಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಪುಟಾಣಿ ಮಕ್ಕಳ್ನು ನೋಡಬಹುದು ಇಲ್ಲಿ ಮೂವರು ಪುಟಾಣಿ ಮಕ್ಕಳು.

ನಮ್ಮ ಭಾರತ ದೇಶದ ಸೈನಿಕ ರ ಉಡುಪನ್ನು ಧರಿಸಿಕೊಂಡು ನಮ್ಮ ದೇಶದ ಬಾವುಟವನ್ನು ಹಿಡಿದ್ದಾರೆ ಹಾಗು ಒಬ್ಬ ಪುಟ್ಟ ಹುಡುಗಿ --

ಗುಲಾಬಿ ಬಣ್ಣದ ಫ್ರೋಕ್ ಅನ್ನು ಧರಿಸಿಕೊಂಡು ಚಿಟ್ಟೆ ಆಕಾರವನ್ನು ಹಾಕಿಕೊಂಡು ಫೋಟೋವನ್ನು ತೆಗಿಸಿಕೊಂಡಿರುವ ಚಿತ್ರ ಇದಾಗಿದೆ.

ಇದು ಒಂದು ಕಪ್ಪು ಬಿಳುಪಿನ ಚಿತ್ರ ಇದಾಗಿದೆ.

ದೊಡ್ಡ ಬಾಂಡಲಿಯಲ್ಲಿ ಏನೋ ತಿನಿಸುಗಳನ್ನು ಮಾಡ್ತಾ ಇದ್ದಾರೆ ಕೆಲಸಗಾರರು.

ಈ ಚಿತ್ರದಲ್ಲಿ ನಾವು ಒಂದು ಬಿಲ್ಡಿಂಗ್ ಅನ್ನ ನೋಡತಾ ಇದ್ದಿವಿ ಈ ಬಿಲ್ಡಿಂಗ್ ಅಲ್ಲಿ ಫ್ಯಾಂಕ್ಷನ್ ನಡೆಯುತ್ತಿರುವ ಕರಣ ಈ ಬಿಲ್ಡಿಂಗ್ ಅನ್ನು--

ಟ್ರೆಕ್ಕಿಂಗ್ ಹೋಗಿರುವ ರೀತಿ ಭಾವಿಸುತ್ತಿದೆ ಈ ಅದನ್ನು ವ್ಯಕ್ತಿ ಕಲ್ಲುಗಳನ್ನು ಪರಿಶೀಲಿಸಿ.

ಚಿತ್ರದ್ಲಲಿ ನಾವು ಒಂದು ಮಂಟಪವನ್ನು ನೋಡತಾ ಇದ್ದಿವಿ ಇದು ಒಂದು ಮದುವೆ ಮಂಟಪವಾಗಿದೆ .

ಬಿಳಿ ಬಿಳಿ ಮೋಡಗಳು ಇಲ್ಲಿ ಕಾಣಿಸುತ್ತಿದೆ ಬಿಸಿಲು ಕುಡಿದ ವಾತಾವರಣವನ್ನು ನಾವು ಇಲ್ಲಿ ನೋಡಬಹುದಾಗಿದೆ.

ಇಲ್ಲಿ ಹಲವಾರು ಕಾರ್ ಗಳನ್ನೂ ಸಾಲಾಗಿ ಪಾರ್ಕ್ ಮಾಡಿದ್ದಾರೆ .

ಇದರ ಹಿಂದೆ ಒಂದು ದೊಡ್ಡ ಆಲದ ಮರದ ವೃಕ್ಷವನ್ನು ನಾವು ನೋಡಬಹುದಾಗಿದೆ.

ಈ ಸ್ಥಳ ಒಂದು ಟೂರಿಸ್ಟ್ ಪ್ಲೇಸ್ ಎಂದುಭಾವಿಸು.

ಇರುವ ದೃಶ್ಯವನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ಒಂದು ದೊಡ್ಡ ಮರವು ಕೂಡ ನಮಗೆಕಂಡು--